ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ cut ಮಾಡಿದ್ದು, ಮತ್ತೆ ನೀರುಳ್ಳಿ cut ಮಾಡಿದ್ದು, ಮತ್ತೆ ಅದು ಬೋಂಡ ಮೆಣಸು ಬರ್ತದಲ್ಲ?

ದಪ್ಪ ಮೆಣಸು ಸ್ವಲ್ಪ ಸಣ್ಣಗೆ ಹೆಚ್ಚಿ. ಓ ಇದು ನಾವು fry ಮಾಡಿ, ಮತ್ತೆ ಇದು sauce ಮಾಡಿದ್ವಿ ಅಲ್ಲ ಆಗ beetroot ಎಲ್ಲ ಹಾಕಿ.

ಅದನ್ನ ಹಾಕಿ ಇದು ಕುದಿ ಬರಿಸುದು.

ಆಗ ಮತ್ತೆ ಇದನ್ನು ಅದು ಆದ್ಮೇಲೆ taste ಎಲ್ಲ ನೋಡ್ಬೇಕು, ಒಂದ್ ಸ್ವಲ್ಪ ಗರಂ ಮಸಾಲ, ಮೆನ್ಸಿನ ಹುಡಿ ಅದೆಲ್ಲ ಹಾಕಿ ಸ್ವಲ್ಪ taste ನೋಡ್ಬೇಕು.

ಮತ್ತೆ ಇದನ್ನ ನಾವು fry ಇದು ಮಾಡಿ ಇಡ್ತೇವೆ ಅಲ್ವಾ gobi .

ಹಾಕಿದ್ರೆ ಆಯ್ತು manchuri~ ready ಆಗ್ತದೆ. ಹೌದಾ? ನಾ ಮಾಡ್ತೇನೆ, ನಂಗೆ ಎಂತಾದ್ರೂ ಗೊತ್ತಾಗದಿದ್ರೆ ನಿಮ್ಗೆ ಮತ್ತೆ call ಮಾಡ್ತೇನೆ ಆಯ್ತಾ? ಹಾ call ಮಾಡು, ಅಪ್ಪ ? ಆ ಅಪ್ಪಯೆಲ್ಲ ಹುಷಾರಿದ್ದಾರೆ, ಮತ್ತೆ ನಮ್ಮ ಅಜ್ಜ ಹೇಗಿದ್ದಾರೆ? ಆ ಹುಷಾರಿದ್ದಾರೆ.

ಉಂಟು ಮನೇಲಿ?

ಮಗು ಆಟಾಡ್ತಾ ಉಂಟು . ಚಿಕ್ಕದಲ್ಲ ಈಗ ಸ್ವಲ್ಪ ಆ ತುಂಟಾಟ ಜಾಸ್ತಿಯಾ ಅಂತ?

ನನ್ಗೆ ನಾನು ನೋಡ್ತೇನೆ, ನನ್ಗೆ ಮಾಡ್ಲಿಕ್ಕೆ ಆದ್ರೆ ಮಾಡ್ತೇನೆ ಇಲ್ಲದಿದ್ರೆ ಮತ್ತೆ call ಮಾಡ್ತೇನೆ, ಆಯ್ತಾ?

ಈಗ ಸ್ವಲ್ಪ ಕೆಲಸ ಉಂಟು ಮತ್ತೆ ಮಾಡ್ತೇನೆ. ಅಯ್ತಾಯ್ತು ನನ್ಗೆಸ ಮಗಳು ಬರ್ಲಿಕ್ಕೆ ಆಯ್ತು. ಹೌದಾ? ಇಡ್ತೇನೆ ?

Hello ಏನ್ ಮಾಡ್ತಿದೀಯಾ? ಸುಮ್ಮನೆ ಕೂತಿದ್ದೆ. ನಿನ್ ಏನ್ ಮಾಡ್ತಿದ್ಯಾ? ನಾನು ಸುಮ್ಮನೆ ಕೂತಿದ್ದೆ. ಆಯ್ತಾ ಊಟ?

ನಂದು ಆಯ್ತು. ಏನ್ ಊಟ ಮಾಡ್ದೆ? ನಾನ್ ಅನ್ನ ಸಾಂಬಾರ್ ಊಟ ಮಾಡ್ದೆ. ನೀನು? ನಾನು ಅನ್ನ ಸಾಂಬಾರ್ ನೇ ಊಟ ಮಾಡ್ದೆ.

ಸರಿ ಸರಿ ಮನೆಲೆಲ್ಲಾ ಚೆನ್ನಾಗಿದ್ದಾರಾ? ಎಲ್ಲಾ ಚೆನ್ನಾಗವ್ರೆ, ನಿಮ್ ಮನೆವ್ರೆಲ್ಲಾ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರೆ, ಹ್ಮ exam ಗೆ ಹೇಗ್ prepare ಆಗ್ತಿದ್ದೀಯಾ? ಚೆನ್ನಾಗಿ ಓದ್ಕೋತಾ ಇದೀನಿ.

ನಾನ್ ಪರವಾಗಿಲ್ಲ ಓದ್ಕೋತಾ ಇದ್ದೀನಿ, ನಾನ್ ಆವತ್ ಬಂದಿರಲಿಲ್ವಲ್ಲ.

ಅದೂ ಗ Important question ಏನೋ ಹಾಕ್ಸಿದ್ರು ಅಂತಾ ಹೇಳ್ತಿದ್ರು, ಅದು ನಿನ್ ಹತ್ರ ಇದ್ರೆ ನಂಗ್ share ಮಾಡ್ತಿಯಾ WhatsApp ಅಲ್ಲಿ? ಹಾ share ಮಾಡ್ತಿನೀ. ಹ್ಮ ಹೌದಾ, ಸರಿ ಆಯ್ತು. ಹೇಗ್ time table ಹಾಕೊಂಡ್ ಓದ್ತಿದ್ದೀಯಾ?

ನಾನು ರಾತ್ರಿ ಹನ್ನೊಂದು ಗಂಟೆ ಬೆಳಿಗ್ಗೆ ಒಂದು ಹತ್ತು ಗಂಟೆ.

ಒಂದೊಂದು subject ನಾ, ಒಂದೊಂದು hour ಓದ್ಕೋತಿಯಾ?

ಹ್ಮ್, ಯಾವದು tough ಅನೀಸ್ಥೈತೆ ನಿನ್ಗೆ?

ಯಾವ್ದ್ tough ಆಯ್ತೈತೆ, ಕಷ್ಟ ಯಾವದು ನಿಂದು subject ಉ? ನನ್ಗೆ ಹಿಂದಿ.

ಹಿಂದಿ ಕಷ್ಟ ಆಗ್ತೈತೆ, ನಿಮ್ಗೆ? ನನಿಗೆ maths ಕಷ್ಟ ಆಗ್ತಿದೆ.

ಹ್ಮ್. ಅದನ್ನೇ ತುಂಬಾ practice ಮಾಡ್ತಿದೀನಿ.

ದಿನಾ ಅದಕ್ಕೆ ಎರಡ್ ಎರಡ್ hour ಕೊಡ್ತಿದಿನಿ ಅದಕ್ಕೆ practice ಮಾಡಕ್ಕೆ.

ಸರಿ ಸರಿ. ಹ್ಮ್, ನಿನಗ್ ಯಾವದಾದ್ರು important question ಇದ್ರೆ ನಂಗ್ share ಮಾಡ್ತೀಯಾ WhatsApp ಅಲ್ಲಿ?

ಹಾ share ಮಾಡ್ತಿನಿ ಹಾ. ಇನ್ ಎರಡೇ ವಾರ ಇರೋದು exam ಗೆ ಓದ್ಕೋಬೇಕು ಚೆನ್ನಾಗಿ.

ಹ್ಮ್, ಹೌದು . ಅದಿಕ್ಕೆನೇ call ಮಾಡ್ದಾ. ಅದಿಕ್ಕೆ call ಮಾಡ್ದೆ ಯಾವ್ದಾದ್ರು important question ಇದ್ರೆ ನಿನ್ ಹತ್ರ ಕೇಳದಾ ಅಂತಾ? ಹಾ ಕೇಳು ಪರವಾಗಿಲ್ಲಾ.

ಹ್ಮ್, ಅದ್ದಕ್ಕೆ ಕೆ~ ಕಳಿಸ್ತಿನಿ ಅಂತಾ ಹೇಳಿದ್ಯಲ್ಲ.

ಹ್ಮ್, ಅದ್ದಕ್ಕೆ call ಮಾಡ್ದೆ ಏನ್ ಮಾಡ್ತಾವ್ನೆ ಓದ್ತೌನ ಅಂತಾ ಕೇಳಕ್ಕೆ? ಹಾ. ಸರಿ .

ಇನ್ನೆನ್, ಸಮಾಚಾರ ಇಲ್ಲ. . . ನಾನ್ ಏನ್ ಹೇಳೂದೂ, ನೀವೇ ಹೇಳ್ಬೇಕು. ಚೆನ್ನಾಗ್ ಓದ್ಕೋತಿದಿರಾ? study ಎಲ್ಲಾ ಮಾಡ್ತಿದೀರಾ. group study ನು ಮಾಡ್ತಿದೀರಾ. ಹ್ಮ್, ನೀವೂ ಇಗ್ ಮಾಡತಾಯಿಲ್ವಾ? ನಾವೂ ಮಾಡ್ತಿದೀವಿ, ನಿಮ್ಮಷ್ಟು ಮಾಡ್ತಾಯಿಲ್ಲ.

ನೀವು ಚೆನ್ನಾಗಿ ಓದ್ತಿರಲ್ಲ. ನಾವು ಚೆನ್ನಾಗಿ ಓದಲಾಲ್ವಾ ಅದಕ್ಕೆ.

ಹ್ಮ್ ಸರಿ, ಇದು convent ಅಲ್ವಾ ನಿಮ್ center ರು?

ಹ್ಮ .

ಸರಿ, ಮತ್ತೆ? ಮತ್ತೆ ಇನ್ನೇನ್ ಇಲ್ಲ.

Hello ನಮಸ್ತೆ .

ನಮಸ್ಕಾರ ರಾಮು ಅವರೇ, ರತ್ನಾಕರ್ ಕುಂದಾಪುರದಿಂದ. ಹ, ನಮಸ್ತೆ ನಮಸ್ತೆ sir . ಮತ್ತೆ ನೀವು ಗಡಿಬಿಡಿಯಲ್ಲಿ ಇದ್ದೀರಾ?

ಇಲ್ಲ ಇಲ್ಲ sir ಈಗ ಕೆಲಸದಲ್ಲಿ ಇದ್ದೆ ಆದರೂ ಒಂದು ಐದು ನಿಮಿಷ ಅಲಾ ನಾ ಬಿಡು ಮಾಡ್ಕಂತೇನೆ.

ಹಾ, ಮನೆಯಲ್ಲಿ ಇಲ್ಲ ಹೊರಗಡೆ ಇದ್ದೀನಿ.

ವಿಶೇಷ ಏನು ಇಲ್ಲ sir , ಕಾಫಿ ಆಯ್ತ sir ನಿಮ್ದು? ಆ ನಮ್ಮದೆಲ್ಲ ಆಯ್ತು ಕಾಫಿ ಎಲ್ಲ ಆಯ್ತು, ಅದೇ ಈಗ ಸ್ವಲ್ಪ ಕೆಲಸ ಇತ್ತು.

ಕೆಲಸ ಹೊರಗಡೆ ಹೋಗ್ಲಿಕ್ಕೆ ಸ್ವಲ್ಪ, ಬೆಳಿಗ್ಗೆ ಎಲ್ಲ ಸ್ವಲ್ಪ cold ಇತ್ತಲ್ಲ ಇವತ್ತು ವಾತಾವರಣ.

ಈಗ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಮರ್ರೆ.

ಹೌದು ಕೆಲಸದವರೆಲ್ಲ correct ಆಗಿ ಬರ್ತಾ ಇಲ್ಲ, ಅದೇ ಎಲ್ಲರಿಗೂ ಕೂಡ ಶೀತ ಕೆಮ್ಮು ಅಂತಾರೆ, ವಾತಾವರಣ ಎಲ್ಲ ಸ್ವಲ್ಪ ಬದಲಾವಣೆಯಾಗಿದೆ.

ಹೌದೌದು, ಅದು ಬದಲಾವಣೆಯಾಗಿ ವಾತಾವರಣ ಈ ಹವಾಮಾನ ವ್ಯತ್ಯಾಸವಾಗಿ ವಾ ಇವತ್ತು ಚಳಿ ಇದ್ರೆ ನಾಳೆ ಸೆಕೆ ಇರುತ್ತೆ, ಅದರಿಂದ. ವಾತಾವರಣ ಹವಾಮಾನ ವ್ಯತ್ಯಾಸವಾಗಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಒಂದ್ಸಲ ಶೀತ, ಕೆಮ್ಮು, ಜ್ವರ ಇದೆಲ್ಲಾ ಒಂಚೂರು ಜಾಸ್ತಿ ಆಗ್ತದೆ. ಹೌದ್ ಹೌದು, ಎಲ್ಲರಿಗೂ ಎಲ್ಲಾ ಕಡೆಯಲ್ಲಿ ಇದೇ ಇದೆ almost .

ಹೌದೌದು, ಮತ್ತೆ ನೀವು ಸ್ವಲ್ಪ ಆರಾಮ್ ಜಾಗ್ರತೆ ಮಾಡಿ.

ಹಾ ಆಯ್ತು ಇದ್ದೇನೆ. ಹೌದು ಹವಾಮಾನ change ಆದದ್ರಿಂದ ಇಡೀ ಪ್ರಕೃತಿಯಲ್ಲಿ ಬದಲಾವಣೆ ಆಗಿದೆ.

ಬದಲಾವಣೆ ಆಗಿದೆ ಆಗಿದೆ ಹೌದು ಇಡೀ ಪ್ರಕೃತಿ ಇಲ್ಲಿ ಅಂತ ಅಲ್ಲ, ನಮಗೂ ಎಲ್ಲ ಕಡೆಯಲ್ಲಿ ಬೇರೆ ಇಲ್ಲಿಂದ ಹಿಡಿದು ಬೆಂಗಳೂರು ಇಡೀ ನಮ್ಮ ದೇಶದ್ದು ಎಲ್ಲ ಕಡೆಯೂ ಇದೇ ರೀತಿ ಒಂದು ವಾತಾವರಣ ವ್ಯತ್ಯಾಸ ಆಗಿದೆ.

ಸ್ವಲ್ಪ pollution ಅದು ಇದು ಎಲ್ಲ ಸೇರಿ, ಸ್ವಲ್ಪ ವಾತಾವರಣ ಸ್ವಲ್ಪ ಕಲುಷಿತ ಆಯ್ತಲ್ಲ.

ಹಾಗಾಗಿ ಮತ್ತೆ ಮನುಷ್ಯ ಎಷ್ಟು ಬೇಕಾದ್ರು ಕಲೀಲಿ ಪ್ರಕೃತಿ ಪ್ರಕೃತಿನೇ.

ನಮಗೆ ಕಲಿಸುತ್ತದೆ ಕಲಿಸುತ್ತದೆ ಪ್ರಕೃತಿ . ನೀವು ಎಷ್ಟೇ ಎತ್ತರ building ಬೇಕಾದ್ರು ಮಾಡಿ, ಎಷ್ಟು ಅಭಿವೃದ್ಧಿ ಬೇಕಾದ್ರು ಮಾಡಿ, ಕ್ಷಣಮಾತ್ರದಲ್ಲಿ ಎಲ್ಲ ಬದಲಾವಣೆ ಮಾಡಿ ಬಿಡ್ತದೆ, ಪ್ರಕೃತಿ ವಾತಾವರಣ.

ಸ್ವಲ್ಪ ಕಾಡು ಹೋಗಿ ನಾಡು ಆಗ್ತಾ ಇದೆ, ಹಾಗಾಗಿ ನಾವು ಕಾಡಿನ ಪ್ರಾಣಿಗಳು ನಾಡಿಗೆ ಬರ್ತಾ ಉಂಟು.

ಎಷ್ಟು ಈ ವಾತಾವರಣ, ವಾತಾವರಣ change ಆಗ್ತಾ ಉಂಟಲ್ಲ ಇದರಿಂದ ಎಷ್ಟೋ ಪ್ರಾಣಿ ಜೀವ ಸಂಕುಲ ಉಂಟಲ್ಲಾ ಕೆಲವು ಸಾಯ್ತದೆ ಕೆಲವು ಹೊಸತಾಗಿ ಹುಟ್ಟುತ್ತದೆ. ಹುಟ್ಟುತ್ತವೆ, ಅಂದ್ರೆ ಹುಟ್ಟುವಂತಹ ಪ್ರಾಣಿ ಮತ್ತು ಕೆಟ್ಟ ಪ್ರಾಣಿ ಒಂದು ಮನುಷ್ಯನಿಗೆ ಕೇವಲ ಉಪದ್ರ ಕೊಡುವಂತಹ ಪ್ರಾಣಿಗಳು ಹುಟ್ಟುವುದು, ಒಳ್ಳೆ ಈ ವನ ಜೀವಿಗಳು ಇವೆಲ್ಲ ಕೆಲವು ಕಡೆ ಸಾಯುವ ಪರಿಸ್ಥಿತಿಯು ಇದೆ.

ಹಾ ಹೌದೌದು, ಮೊದ್ಲು ವಾತಾವರಣ ಅಂದ್ರೆ ನಮ್ಮ ಈ ಪರಿಸರದಲ್ಲಿ road side ನಲ್ಲಿ, ಎರಡು ಕಡೆಯಲ್ಲಿ ಒಂದು ಸಾಲು ಮರಗಳಿದ್ವು.

ತಿರುಗುವವರಿಗೆ ಎಷ್ಟೋ ಅನುಕೂಲ ಆಗ್ತಿತ್ತು, ತಂಪು ನೆರಳು ಆ ಗಾಳಿ ಮತ್ತೆ ತಂಪು ಹವಾಮಾನ, ಎಷ್ಟು ಮಧ್ಯಾಹ್ನ ಹೋದ್ರು ಕೂಡ ಎಷ್ಟೋ ಜನರಿಗೆ ತಂಪು ಹವಾಮಾನ ಸಿಗ್ತಿತ್ತು, ಈಗ ಅದು ಇಲ್ಲ. ನೀವು ಹೇಳಿದ ಹಾಗೆ ನಿಮ್ಮ ನಿಮ್ಮ ಮಾತಿಗೆ ನಾವು ಕೂಡಿಸಿ ಹೇಳುದಂದ್ರೆ ಎಂತಂದ್ರೆ, ಮೊದಲು ನಾವು ಪ್ರಕೃತಿಯಿಂದ ಈ ಆಮ್ಲಜನಕ ಎಲ್ಲ ತಕ್ಕೊಂಡು ಜೀವನ ಮಾಡ್ತಾ ಇದ್ವಿ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ. ಈಗ ದೊಡ್ಡ ದೊಡ್ಡ city ಲೆಲ್ಲ already ಬಂದಿದೆ ಈಗ, ನಾವು oxygen ಬೇಕಂದ್ರೆ ಒಂದು ಗಂಟೆ ಎರಡು ಗಂಟೆ ಅಲ್ಲಿ ಹೋಗಿ ಕೋಣೆಯಲ್ಲಿ ಕುತ್ಕೊಂಡು ತಗೊಂಡು ಬಂದು, ಆಮೇಲೆ ತಿರುಗುವುದು, ಆ ರೀತಿ ವ್ಯವಸ್ಥೆಗಳು ಬಂದಿದೆ.

ಅದು ನಾವು ಅದು ತಕ್ಕೊಳ್ಳುದು ಎಷ್ಟು ಅಂದ್ರು sir , ಇವತ್ತು ಹಿಂದಿನ ವಾತಾವರಣನೇ ಆರೋಗ್ಯಕ್ಕೆ. ಒಳ್ಳೆಯದು, ಇವತ್ತಿನ ಕೃತಕವಾಗಿ ತಗೊಂಡ ವಾತಾ ಯಾವುದೇ ಇರ್ಲಿ ಆ ಆ ಉಸಿರಾಟಕ್ಕೆ ಇರ್ಲಿ ಕೃತಕವಾಗಿ ತಗೊಳ್ಳುವುದು ನಮಗೇನು ಅಷ್ಟು ಒಳ್ಳೆದಲ್ಲ. ಹೌದೌದು, ಸರಿ ನಾನು ಸ್ವಲ್ಪ call ಬರ್ತಾ ಇದೆ ನಿಮಗೆ ಮತ್ತೆ ಮಾಡ್ತೇನೆ ಜಾಗ್ರತೆ ಮಾಡಿ ನೀವು, ಹವಾಮಾನ ಬದಲಾದ್ರೆ ನೀವು ಬದಲಾಗಬೇಡಿ ನೀವು ಸ್ವಲ್ಪ ಆರೋಗ್ಯ ನೋಡಿಕೊಳ್ಳಿ. ಇಲ್ಲಇಲ್ಲ ಆಯ್ತು ಆಯ್ತು sir ಆಯ್ತು.

ಆಯ್ತು ಆಯ್ತು ಆಯ್ತು, ತುಂಬಾ thanks .